ಇದು ಕಲ್ಲಿನ ಅದ್ಬುತ ಶಿಲೆಯಿಂದ ಹೊರಬಂದಿದೆ.

ಪತ್ರಗಳನ್ನು ಹಾಕಲು ಒಂದು ಕೆಂಪಾದ ಬಾಕ್ಸ್ ಇದೆ.

ಇದು ಒಂದು ಸುಂದರವಾದ ಮನೆ ಆಗಿದೆ.

ಇಲ್ಲಿ ಕೆಲವು ಟೆಂಟ್ ಗಳನ್ನು ಇರಿಸಲಾಗಿದೆ ಇವು ರೆಸ್ಟೋರೆಂಟ್ ನಂತಿವೆ.

ಈ ಟೆಂಟ್ ನ ಬಣ್ಣ ಬಿಳಿ ಬಣ್ಣದಲ್ಲಿದೆ.

ಇದು ಒಂದು ಬ್ರಿಟಿಷ್ ದೇಶದ ಅದ್ಭುತ ಚಿತ್ರಣವಾಗಿದೆ.

ಈ ಬಸ್ ಸ್ಟಾಂಡ್ ಮೇಲೆ ಕರ್ನಾಟಕ ರಸ್ತೆ ಸಾರಿಗೆ ಎಂದು ಬರೆಯಲಾಗಿದೆ.

ಇಲ್ಲಿ ಹಾಟವನ್ನ ಆಡಲು ಕೆಲವು ಲೈಟ್ ಗಳನ್ನು ಅಳವಡಿಸಲಾಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ನಿಂತು ಫೋಟೋ ವನ್ನು ತೆಗೆಸಿ ಕೊಂಡಿದ್ದಾನೆ.

ಇದರ ಹಿಂದುಗಡೆ ಹಲವಾರು ಗಿಡ ಮರಗಳು ಬೆಳೆದಿವೆ ಅಚ್ಚ ಹಸುರಿನಿಂದ ಕಂಗೊಳಿಸುತ್ತಿದೆ.

ಇದರ ನಂಬರ್ ಕೆ_ಎ ಡಬಲ್ ಟೂ ಪಿ ಥ್ರೀ ನೈನ್ ಫೋರ್ ನೈನ್ ಎಂದು ಬರೆಯಲಾಗಿದೆ.

ಗ್ರೌಂಡ್ ನಲ್ಲಿ ಸೈಕಲ್ ಮತ್ತು ಬೈಕ್ ಗಳು ನಿಲ್ಲಿಸಲಾಗಿದೆ.

ಇದರ ಮೇಲೆ ಎ_ಸಿ ಯ ಫ್ಯಾನ್ ಗಳು ಕಾಣಿಸುತ್ತಿವೆ.

ಅದರ ಮೇಲೆ ಆತನಿಗೆ ಬೇಸಿಗೆಯಲ್ಲಿ ಶೆಕೆಗೆ ಕಾರಣ ಫ್ಯಾನ್ ನನ್ನು ಹಾಕಿಕೊಂಡಿದ್ದಾನೆ.

ಇದರ ಹಿಂದುಗಡೆ ನಗರವು ನೋಡಲು ಅದ್ಬುತ ಮತ್ತು ಆಕರ್ಶಿನಿಯವಾಗಿದೆ.

ಇದರ ಮಗ್ಲ ಒಂದು ಕಿಡಿಕೆ ಇದೆ.

ಇದನ್ನು ಸ್ವಚ್ಛ ಮಾಡಬೇಕು ಇದರ ಮೇಲೆ ಹಲವು ಸಣ್ಣಪುಟ್ಟ ಮೊಳಕೆಗಳು ಬಂದಿವೆ.